ಹೌದಾ ಮತ್ತೆ party ಏನ್ ಕೊಡ್ತೀಯಾ ನಮ್ಗೆ . ಹಾ ನೀವ್ ಬರ್ರಿ first ಉ party ಇನ್ನ ಇಲ್ಲ ಎಲ್ಲ arrange ಮಾಡತಾಇದಿವಿ ಇನ್ನ ಏನ್ ಅನ್ಕೊಂಡಿಲ್ಲ ಮಾಡ್ಬೇಕು.

ಅಮ್ಮ ಕಳ್ಸಲ್ಲ ಮತ್ತೆ ಹಂಗೆ ಇರ್ಬೇಡ compulsory ಕೇಳಿ request ಮಾಡಿ ಬಾ.

ಸರಿನ ನಿಮ್ ಯಾರಾದ್ರೂ ನಿಮ್ಮ sisters ಇದ್ರೆ ಕರ್ಕೊಂಡ್ ಬಾ ನಿನ್ ಹಿಂದೆ ಒಬ್ಬಾಳ್ನ್ ನೇ ಅಂದ್ರೆ. ನಮ್ಮ್ ಅಣ್ಣನ್ ಮಗಳ್ನ ಕರ್ಕೊಂಡ್ ಬರ್ತೀನಿ okay ನಾ?

ನಿನ್ ತಪ್ಪದೇ call ಮಾಡಿ ಕೇಳು.

ಹಾ ಸರಿ call ಮಾಡ್ತೀನಿ ಇಲ್ಲಾಂದ್ರೆ ಸಾಯ್ಕಲ್ ಅಲ್ಲಿ ಕೆಲಸ ಇದೆ ನಿಮ್ ಮನೆ ಅತ್ರ ಬಂದ್ರೆ ನಿಮ್ ಮನೆ ಅತ್ರ ಬಂದು ಹೇಳ್ತಿನಿ.

ಹ್ಮ್ ಸರಿ.

ಹಾ ಸರಿಮಾ miss ಮಾಡ್ಬೇಡಿ compulsory ಬರ್ಲೇಬೇಕು ನೋಡು.

ಅಮ್ಮ ನಿನ್ ಒಂದೇ ಕಲ್ಸಲ್ಲ ಅಂದ್ರೆ ಅಮ್ಮ ಕೂಡ ಕರ್ಕೊಂಡ್ ಬಂದ್ಬಿಡು.

night dinner ಇಲ್ಲೇ ಏರುತ್ತೆ ನಿನ್ ಹತಗಂಟೆಗ್ ಎಲ್ಲಾ ಹತಗಂಟೆ ಒಳ್ಗಡೆನೆ ನೀನ್ ಇಲ್ಲಿದ್ಬಿಡು.

ಹ್ಮ್ ಸರಿ ನಾನ್ ಇವತ್ತು ಸಾಯ್ಕಲ್ ಬಂದು ಅಮ್ಮನತ್ರ ಮಾತಾಡ್ತೀನಿ.

ಹ್ಮ್ ಸರಿ bye.

Hello ರಕ್ಷಿತ್ ನಾನ್ ಆರಾಮ್ ಇದ್ದೆ, ನೀವ್ ಹೇಗಿದ್ದೀರಾ?

ಅಹ್ ನಾನು ಕೂಡ ಆರಾಮ್ ಇದ್ದೇನೆ, ಮತ್ತೆ?

ಹೌದಾ ಹಾ. ಮತ್~ ಮತ್ತೆ ಕೆಲ್ಸ ಎಲ್ಲಾ ಹೇಗೆ ಆಗ್ತಾ ಉಂಟು?

ಇಲ್ಲ ಈಗ ಹತ್ತು ಗಂಟೆಗೆ ಹೋಗ್ಬೇಕು ಹತ್ತು ಹತ್ತು ಕಾಲು ಆಯ್ತಲ್ಲ. ಹನೊಂದು ಗಂಟೆಗೆ ಹೋಗ್ಬೇಕ್.

ವಿಶೇಷ ಎಂತ ಇಲ್ಲ ಇಗಿದ್ದು ಮಳೆ ಎಲ್ಲಾ ಯಾವ ತರ ಅಂತ ಗೊತ್ತಾಗ್ತಿಲ್ಲ, ಒಂದೇ ಸತಿ ಬರ್ತದೆ ಜೋರಾಗಿ, ಮತ್ತೆ ಇರುದೇ ಇಲ್ಲ.

ಹೌದು ಮೊನ್ನೆ August September ಈಗೆ ಬಂದ ಮಳೆ ಇರ್ಲೇ ಇಲ್ಲ ಮತ್ತೆ.

ಹೋದ್ ಸತಿ ಹೋದ್ ಸತಿ ಆದ್ರೆ ಬೇಗ ಶುರು ಆಗಿದೆ ಅಲ್ಲ,

ಬೇಗ ಶುರು ಆಗಿ ಬೇಗ ಮುಗ್ದಿದೆ.

ಮತ್ತೆ ಕೆಲವೊಮ್ಮೆ ಮಳೆ ವಾತಾವರ್ಣ ಎಲ್ಲಾ ಆಗ್ತದೆ ಬರ್ತದೆ ಮಳೆ ಬರುದೇ ಇಲ್ಲ. ಹೌದು ಮೊನ್ನೆ ಕೂಡ ಒಂದ್ ಸತಿ ಅಹ್ ಹೇಳದೆ ಕೇಳದೆ ಬಂದಿತ್ತು, ಗೊತ್ತಿಲ್ಲದ ಹಾಗೆ.

ಅಹ್ ನಿಮ್ ಕಡೆ ಮಳೆ ಎಲ್ಲ ಉಂಟಾ ಜೋರ್ ಉಂಟಾ? ಹಾ ಜೋರ್ ಉಂಟು ಇಲ್ಲದಿದ್ರೆ full ತುಂಬಾ ಬಿಸಿಲೆ ಇರತ್ತೆ.

ಹೌದು ಈಗ ಬೆಳಿಗ್ಗೆ ಎದ್ದು ಬಿಸಿಲು ಅಂದ್ರೆ ಸಾಕ್ ಸಾಕ್ ಆಗಿ ಹೋಗ್ತದೆ.

ಹೌದು ತುಂಬಾ ಉರಿ ಇದೆ, ತುಂಬಾ ಉರಿ ಬಿಸಿಲು.

ಹ್ಮ್. ಮಳೆ ಅಂದ್ರೆ ಅಹ್ ತುಂಬಾ ಅಹ್ ಅದ್ರದ time ಅಲ್ಲಿ ಬಂದ್ರೆ okay .

ಹೌದೌದ್ ಬೇಸಾಯಕ್ಕೆಲ್ಲ time time ಅಹ್ ಸಮಯಕ್ಕೆ ಸರಿಯಾಗಿ ಬಂದ್ರೆ ಬೇಸಾಯಕ್ಕೆಸ ಒಳ್ಳೇದಾಗ್ತದೆ. ಹೌದು ಅವ್ರಿಗೆ ಕೂಡ ಕಷ್ಟ ಆಗ್ತದೆ. ಭತ್ತ ಬೆಳೆಯುವ time , ಹಾ ಭತ್ತ ಬೆಳೆಯುವ time ಭತ್ತ, ಮತ್ತೆ ನಾಟಿ ಮಾಡುವ time ಈಗೆ ಜೋರ್ ಮಳೆ ಬರ್ತದೆ, . ಹಾಗೆ ಆ ಭತ್ತದ ಫಸಲ್ ಎಲ್ಲಾ ಹಾಳಾಗ್ತದೆ. ಗದ್ದೆಯಲ್ಲೇ ಉಳಿತದೆ

ಹ್ಮ್ , ಮತ್ತೆ ಭತ್ತ ಆದ್ ನಂತ್ರ ಒಂದು October January time ಈಗೆ ಉದ್ದು ಎಲ್ಲ ಹಾಕ್ತಾರೆ. ಅದೇ ಮತ್ತೆ ಹೋದ ಸಲ ಮಳೆಗೆ, ಹೋದ ಸಲ ಎಲ್ಲಾ ಮಳೆಗೆಲ್ಲ ಕೊಚ್ಚಿ ಹೋಗಿದೆಯೆಲ್ಲಾ.

ಹೌದೌದು TV ಅಲ್ಲಿ ಎಲ್ಲಾ ಬರ್ತಾ ಇತ್ತು ಅಲ್ಲಾ? ಹೌದು ನಮ್ ಕಡೆಯೆಲ್ಲಾ ಆಗಿತ್ತು.

ಮತ್ತೆ ಈಗ ಎಲ್ಲಾ ಹಳ್ಳ ಕೊಳ್ಳಗಳು ಈಗ ಇಲ್ಲಾ ಅಲ್ಲಾ ಎಲ್ಲಾ ಮುಚ್ಚಿ ನಗರ ಪಟ್ಟಣ ಎಲ್ಲಾ ಮಾಡಿದಾರೆ

ಹ್ಮ್ ಹ್ಮ್ ಎಲ್ಲಾ ಮೇಲೆ ಬಂದಿರ್ತದೆ ಈಗ. ಹಾ ಜೋರು ಮಳೆ ಬಂದ್ರೆ ಪ್ರವಾಹ ಬರ್ತದೆ.

ನಮ್ಮದು ಸಮುದ್ರದ ಬದಿ ಅಲ್ಲಿ ಮನೆ, ಅಲ್ಲಿ ಒಂದು ಸ್ವಲ್ಪ ದಿನ ಮಳೆ ಬಂದ್ರೆ, ಮತ್ತೆ ಸಮುದ್ರದ ನೀರೆಲ್ಲಾ ಮೇಲೆ ಬರ್ತದೆ.

ಹಾ ಉಪ್ಪು ನೀರು ಅಲ್ಲ, ಮ~ ಮನೆ ಬಿಟ್ಟು ಹೋಗ್ಲಿಕ್ಕೆ ಇರ್ತದಾ?

ಮನೆ ಬಿಟ್ಟು ಇಷ್ಟ್ರ ಮತ್ತೆ ಬರ್ಲಿಲ್ಲ, ಇಷ್ಟ್ರ ವರೆಗೆ ಬರ್ಲಿಲ್ಲ ಆದ್ರೆ ಮನೆ ಹತ್ತಿರ ತನಕ ಬಂದಿದೆ.

ಹೌದಾ! ಜೋರ್ ಇರ್ತದಲ ಅಲೆಗಳ ಇದೆಲ್ಲ ಮಳೆ ಬರ್ವಾಗ?

ಕೆಳಗಡೆ ಇಳಿಲಿಕೆ ಕೂಡ ಯಾರು ಬಿಡುದಿಲ್ಲ.

ಹಾ. ಮತ್ತೆ ಈಗ ಎಂತ ಮಳೆ ಇಲ್ಲ, ಈಗ ಮಳೆ ಬರ್ತದೆ ಹೋಗ್ತದೆ.

ಈಗ ಅದೇ , ಈಗ ಸ್ವಲ್ಪ ಚಳಿ ಉಂಟು ಮತ್ತೆ ಬಿಸ್ಲೆ.

ಹಾ , ಇಷ್ಟೊಂದು ಬಿಸಿಲಿದ್ರೆ ಆದ್ರೂ ರಾತ್ರಿ ಅಷ್ಟೊಂದು ಚಳಿ ಇರ್ತದೆ ಹಾ ಆರು ಗಂಟೆವರೆಗೆ ಚಳಿಯೇ.

ಹಾ ಅದೇ ಈಗ ಚಳಿಗಾಲದಲ್ಲಿ ಇಷ್ಟು ಬಿಸಿಲು ಉಂಟು.

ಹೌದು ಮುಂಚೆಯೆಲ್ಲಾ ಮಳೆಗಳ time ಈಗೆ ಸರಿಯಾಗಿ ಮಳೆಯೆಲ್ಲಾ, ಮಳೆಯೆಲ್ಲಾ ಬೆಳೆಯೆಲ್ಲ ಎಲ್ಲಾ ಆಗ್ತಾ ಇತ್ತು.

ಹೌದು ಈಗ ಮಳೆ ಯಾವ time ಈಗೆ ಬರ್ತದೆ ಅಂತ ಗೊತ್ತಾಗುದಿಲ್ಲ.

ಹೌದು ಮಳೆ ಬೇಸಿಗೆ time ಇಗೆ, ಬೇಸಿಗೆ time ಅಲ್ಲಿ ಚಳಿಗಾಲ

ಎಲ್ಲಾ उल्टा पल्टा ಆಗಿದೆ, ಮಳೆ ಬರುವ time ಈಗೆ ಬಂದ್ರೆ ರೈತರಿಗೆ ಸ್ವಲ್ಪ help ಆಗ್ತಿತ್ತು ಹೂ ಆಗ್ತದಲ್ಲ. ಈಗ ಎಲ್ಲಾ ಮಳೆಗೆಲ್ಲಾ ಗುಡುಗು ಸಿಡಿಲು ಅದೆಲ್ಲ ತುಂಬಾ ಜೋರಿದೆ.

ಹಾ ನಮ್ಮ, ನಮ್ಮ side ಅಲ್ಲಿ ಕೆಲವ್ ಮನೆಯೆಲ್ಲಾ ಹೋದ್ ಸರ್ತಿ ಇದು ಆಗಿದೆ, ಸಿಡಿಲೆಲ್ಲಾ ಬಡ್ದು ಇದು ಆಗಿದೆ. ಹೌದಾ! ಜೋರು ಜೋರ್ ಗುಡುಗು ಸಿಡಿಲೆಲ್ಲಾ ಇತ್ತಲ್ಲ ಮನೆಗೆ ಮಳೆಗೆ.

ಹಾ ಹಾ ಗುಡುಗು ಸಿಡಿಲಿಗೆ ಅದೇ ಹೊ~ ಹೊಡೆದಿದೆ.

ಹೌದಾ! ಸರಿ ಹಾಗಾದ್ರೆ ಆಯ್ತು ನಾನು ಮತ್ತೆ call ಮಾಡ್ತೆ.

ಹಾ ಏನ ಮಾಡಾತೇರಿ ಚಾ ಅಯ್ತ್ರಿ? ಆಯ್ತ ನೋಡ್ರಿ ನಿಮ್ದ ಅಯ್ತ್ರಿ? ಆಯ್ತ ನೋಡ್ರಿ ಮತ್ತ ನಾವು agriculture ಮಾತಾಡಕತೀವ್ರಿ. ಸ್ವಲ್ಪ ಜೋರಾಗಿ ಮಾತಾಡಬಹುದ ma'am ನೀವು ಯಾಕಂದ್ರೆ voice disturbance ಅನ್ಸತೈತಿ . ಹಾ ಈಗ ma'am ಕೇಳಾಕತೆತ್ರಿ?

ಹಾ agriculture agriculture ಅಂದ್ರ ನಮ್ಗ ಕ ಏನಪ್ಪಾ ನಮ್ಗ ಬಾಳ important ಐತಿ ಎದಕ್ಕಪಾ ನಮ್ಗ ತಿನ್ನೋ daily ನಾವು ಊಟಾ ಮಾಡ್ತೇವಿ . ರೈತರ ಇಲ್ದಿರ ನಾವ ತಿನ್ನೋದು ಇಲ್ಲಾ ಉಣ್ಣೊಕು ಇರೋದಿಲ್ಲಾ ಜೀವಂತು ಇರೋದಿಲ್ಲಾ ಹೌದಿಲ್ರಿ? ಹೌದು ಹಾ ma'am . ಅದ್ಕೆ ನಾವ ಯಾವಾಗ್ಲೂ first pref ನಾವ ಯಾವಾಗ್ಲೂ ರೈತನಿಗೆ first ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅವ್ನಿಗೆ ಅವಂದೇ ಆದಂತಾ ಗೌರವಾ ಅದ ಆ ಗೌರವಾ ಅವ್ನಿಗೆ ಕೊಡಬೇಕು . ಹ್ಮ್‌ ಮತ್ತ ರೀ ನಿಮ ನಿಮ್ದು ರೀ ಯಾವ ತರಾ ನೀವು ಏನಾದ್ರು agriculture . ನಮ್ಮ ಮನೇಲಿ ಈಗ ಅಗ್ರಿ ಅದ್ಕೆ ಹೇಳಿದ್ದು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಎಲ್ರು ಏ ಕೃಷಿ ಮೇಲೇನೆ ಅವಲಂಬಿತರಾಗಿದ್ದಾರೆ. ಹಿಂಗಾಗಿ ಹೆಂಗಪ್ಪಾ ಅಂದ್ರೆ ರೈತನದ್ದ ಮಹತ್ವ ಏನು ಅಂತ ನನಗ ಮೊದಲಿನ್ದಾನು ಗೊತ್ತ ಆಗೇದ. ಹಾ ರೀ ಆದ್ರ ನಮ್ಮ family ಯೊಳಗ ಹೆಂಗ ಆಕ್ಕೇತಿ ರೀ ನಮ್ family ಯೊಳಗೆಲ್ಲಾ ಅವ್ರ್ ಮದ್ಲ ನಮ್ ಅಜ್ಜಾ ಅಜ್ಜಿ ಇರ್ತಾರಲ್ಲಾ ರೀ . ಅವ್ರ ಹೊಲಾ ಮಾಡ್ತಿದ್ರರೀ ಆದ್ರ ಅವಾಗೆಲ್ಲಾ ಮಳಿ ಬರ್ಲಾರಕ್ಕ ಅವ್ರ ಬಿಟ್ಟು ಬೇರೆ ಕಡೆ ಬಂದು ಈಗ ನೌಕ್ರಿ ಮಾಡ್ಕೊಂತ ಇದ್ದರೀ ಹಂಗ ನಮ ತಂದೆಯವ್ರ ಅವ್ರು ನೌಕ್ರಿ. ಮಾಡ್ಕೊಂತ ಅದಾರಿ ನಮ್ದ ಅಷ್ಟ ನಮ್ಮ ಇಲ್ಲೆ ಸುತ್ತಲು ಮುತಲೂ ಹಳ್ಳಿ ಮ್ಯಾಲರಿ ಆತರಾ ಮಾಡ್ತಾರ ಹೊಲಾ ಮತ್ತ ಏನಪ್ಪಾ ವ್ಯವಸಾಯಾ ಮಾಡೋದು ನಮ್ಗ ಅಷ್ಟ ಗೊತ್ತ ಇಲ್ಲಾರಿ ನಮ್ಮ ಇಲ್ಲೆ ಸುತ್ತಲು ಮುತಲೂ ಹಳ್ಳಿ ಮ್ಯಾಲರಿ ಆತರಾ ಮಾಡ್ತಾರ.

agriculture ಅಂದ್ರೆ ಕೃಷಿ ಅಂದ್ರೆ ಹಾ ಹೊಲಾದ ಹೊಲಾ ಅಷ್ಟ ಮಾಡೋದ ಬರಲ್ಲಾ ಅದ್ರಲ್ಲಿ ಹೈನುಗಾರಿಕೆ ಬರ್ತದ ಹೈನುಗಾರಿಕೆ ನಾವ ಹೆಂಗ ಅಂದ್ರ ಅದು ಬಾಳಷ್ಟ improve ಮಹತ್ವದ ಅಂತಂದ ಹೇಳ್ಬೇಕ ಇವಾಗಿನ ಮಕ್ಳಿಗೆ ರೈತರ ಬಗ್ಗೆ ಅದರ value ಬಗ್ಗೆನೇ. ಅದರ ಮಹತ್ವನೆ ಗೊತ್ತಿರಲ್ಲ ಇವಾಗಿನ ಮಕ್ಕಳಿಗೆ ಅದನ್ನ ನಾವೆಲ್ಲಾ ತಿಳ್ಸಿಕೊಡ್ಬೇಕ ಯಾಕಂದ್ರ ನಾವ್ ಪ್ರತಿನಿತ್ಯ ತಿನ್ನೋ ಆಹಾರ ಕುಡಿಯೋ ಚಾ ಚಹಾದಿಂದ ಹಿಡದ ನಾವ್ ಕುಡಿಯೋ ಚಹಾ ಆಯ್ತು ಎಲ್ಲಾನು ನಾವ್ ಪ್ರತಿಯೊಂದನ್ನು ನಾವ್ ಭೂಮಿಯಲ್ಲಿ ಬೆಳಿತೀವಿ. ಅದು ನಮಗ ಗಿಡಗಳ ಮೂಲಕ ಸಸ್ಯಗಳ ಮೂಲಕ ನಮಗ ದೊರಕ್ತೈತಿ ಅಂತ ಹೇಳಿ ಮಕ್ಕಳೀಗ ನಾವ್ ತಿಳ್ಸಿ ಕೊಟ್ಟಾಗ ಮಾತ್ರ ಮಕ್ಕಳಿಗ ಗೊತ್ತ ಆಗುತ್ತ ಇವಾಗಿನ ಮಕ್ಕಳೀಗ ನೀವ ಎ~ ಎಲ್ಲಿಂದ ಚಪಾತಿ ಎಲ್ಲಿಂದ ಹೇಗ ಮಾಡ್ತಾರೆ ಅಂದ್ರೆ ಹಿಟ್ಟಿಂದ ಅಂತ ಹೇಳತಾರ but ಹಿಟ್ಟ ಎಲ್ಲಿಂದ ಬರ್ತದ ಅಂದ್ರ. ಅಂಗ್ಡಿನ್ದ ಅಂತ ಹೇಳ್ತಾರ but ಅವ್ರಿಗ ಅಂಗ್ಡಿನ್ದ ಅನ್ನೋ ಅಂಗ್ಡಿನ್ದ ಬರ್ತೇತಿ ಅನ್ನೋದ ಮಾತ್ರ ಗೊತ್ತ ಆ ಅಂಗಡಿಗ ಎಲ್ಲಿಂದ ಬರ್ತದ ಅದ ಅಂಗಡಿಗೆಲ್ಲಿಂದ ಬರ್ತದ ಹಿಟ್ಟು ಅಂತ ನಿಜವಾಗ್ಲೂ. ಆ ಮಕ್ಳಿಗೆ ಗೊತ್ತಿರ್ಲಿಲ್ಲ ಈವಾಗಿನ ಮಕ್ಳಿಗೆ but ಆ ಅಂಗಡಿಯಿಂದ ಬರೊವಂತ ಹಿಟ್ಟು ಮೊದ್ಲ ಏನ ಆಗಿತ್ತು ಅದ ಗೋದಿಯಿಂದ ಹಿಟ್ಟ ಆಗ್ತದ ಆಮೇಲ ಏನ ಆಗ್ತದ ಆ ಗೋದಿ ಎಲ್ಲಿ ಬೆಳಿ ಎಲ್ಲಿ ಸಿಗ್ತದ ನಿಮ್ಗ ಹೊಲದಲ್ಲಿ ಸಿಗ್ತದ ಹೊಲದಲ್ಲಿ ಬೆಳೆ ಆ ಗೋದಿಯನ್ನ ಬೆಳೆಯೋವ್ರ ಯಾರು ಅದಕ್ಕ ಕಷ್ಟಾ ಪಡೋವ್ರ ಯಾರು ಅಂತ. ಹೇಳಿದಾಗ ಅವಾಗ ಆ ಮಗುಗ ಗೊತ್ತ ಆಗುತ್ತ ರೈತ ಅಂತ ಹೇಳಿ ಅದ ರೈತ ಅಂದ್ರ ನಿಜಾ ಹೇಳ್ಬೇಕ ಇವಾಗಿನ ಮಕ್ಳಿಗೆ almost ಎಲ್ರು city ಲಿ ಬೆಳದ್ರು ಬೆಳಿತಾರಲ್ಲಾ ಗೊತ್ತ ಆಗೋದಿಲ್ಲಾ . ಈಗಿನ ಪೀಳಿಗೆಗ . ಹೇಳಿ ಕೋಡೋದಕ್ಕಿಂತಾ ಅದಕ್ಕ ನೈಜ್ಯವಾಗಿ ಆ ಚಿತ್ರಣವನ್ನ ತೋರ್ಸಿದ್ರ ಮಾತ್ರ ಮಕ್ಳಿಗೆ ಗೊತ್ತ ಆಗುತ್ತ ಹೇಳಿಕೊಡೋಕಿಂತಾನು . ಹಳ್ಳಿ ಹೆಂಗ ಇರತೈತಿ ಹಳ್ಳಿ ಜನರ ಹೆಂಗ ಇರ್ತಾರು ಮಂದಿ ಹೆಂಗ ಇರ್ತಾರು ಯಾವ ತರಾ ಕೆಲ್ಸಾ ಮಾಡ್ತಾರು ಯಾವ ತರಾ ಕೆಲ್ಸಾ ಮಾಡ್ತಾರ ಮನಿಯೊಳಗ ಕುಂದರ್ತೆವಿ ಇಪ್ಪತ್ತ್ನಾಕು ತಾಸು Phone ಹಿಡ್ಕೊಂಡ ಕುಂದುರ್ತಾರೀ. ಹಾ ma'am ಅದೇ ಮಾಡ್ತಾರ ಇವಾಗಿನ ಮಕ್ಳು ಅದ್ಕೆ ಅವ್ರಿಗೆ ರ ರ weekly ಒಂದ ಸಲಾರ ವಾರಕ್ಕೊಂದ ಸಲಾರ ನಾವ ಏನ ಮಾಡ್ಬೇಕ ಅಂದ್ರ ಹಳ್ಳಿ ಕಡೆ ಕರ್ಕೊಂಡ ಹೋಗಿ ಅವ್ರಿಗೆ ಹೊಲದ ಬಗ್ಗೆ ಹೊಲದಲ್ಲಿ ಬೆಳೆಯುವಂತ ಬೆಳೆಗಳ ಸಸ್ಯಗಳ ಯಾವ್ಯಾವ ಅವು ಅದ ಮಕ್ಳಿಗೆ ಅವ್ನ. ತೊರಸ್ಕೊಂತ ಅದರ ಬಗ್ಗೆ ವಿಶ್ಲೇಷಣೆಯನ್ನ ಕೊಡ್ತಾ ಹೋದ್ರ ಮಕ್ಳಿಗೆ ಅದರ ಬಗ್ಗೆ ಗೊತ್ತ ಆಗುತ್ತ ಅದರ ಮಹತ್ವ ಆ ಹೊಲದಲ್ಲಿ ಎಷ್ಟ ರೈತ ಕಷ್ಟಾ ಪಡ್ತಾನ ಅಂತ ಹೇಳಿ ಗೊತ್ತ ಆಗುತ್ತ ಅವ್ನಿಗ ನಾವೊಂದ value ಕೊಡಬೇಕ ಅಂತ ಗೊತ್ತ ಆಗುತ್ತ ಈಗ ಹಂಗ school ಒಂದ ಶಾಲೆಯಲ್ಲಿ ಅವ್ರ ಶಿಕ್ಷಕರಿಗೆ value ಕೊಡ್ತಾರ. ಅದಕ್ಕಿಂತ main important ಈಗ ಪೋಲಿಸ್ರಿಗೆ value ಒಟ್ಟ ಈ ರೀತಿಯಾಗಿ ಆ ರೈತನಿಗು ಒಂದು ತಂದೆ ಆದ value ಇದೆ ಅಂತ ಹೇಳಿ ಮಗುಗ ಗೊತ್ತ ಆಗಬೇಕ ಅಷ್ಟೇ. ಎಲ್ಲಾರಿಗೂ ಒಂದೊಂದ ಸ್ಥಾನಾ ಈಗ ಕಲ್ತವ್ರ ಏನ ಅಂತಾರಿ . ಈಗ್ ಕಲ್ತವ್ರು ಏನಂತಾರಿ ಏನಪಾ ಕಲ್ತಿಲ್ಲಾ ಅಂತ ಹೇಳ್ತಾರಿ ಅವ್ರೇನ study ಮಾಡಲ್ಲ ಅವ್ರೇನ್ಪಾ ಅನಕ್ಷರಸ್ಥರದಾರು ಅಂತ ಹೇಳ್ತಾರಿ . ಅವ್ರಿಗೆ ಗೊತ್ತ ಇಲ್ಲಾ ನಾವ್ ಎದ್ಕರಿಂದ ಬದಕ್ತಾ ಇದೀವ್ರಿ ಅದ್ಕ main ಕಾರಣ ಯಾರು .

ಅಡಿಗೆ ಅಂದ್ರೆ ಎಲ್ಲರಿಗೂ ಬಾರಿ easy ಅಂತ ಹೇಳ್ತಾರೆ ಆದ್ರೆ ಅದು easy ಇಲ್ಲ ನಾವು sweet ಮಾಡುದು ಹೋಳಿಗೆ, ಹೋಳಿಗೆಗೆ ನಾಕು ಜನ ಬೇಕು. ನಾಕು ಜನ ಅಂದ್ರೆ ಐನೂರು ಹೋಳಿಗೆಗೆ minimum ಅಂದ್ರೆ ಎಂಟು ಜನ ಎಂಟು ಗಂಟೆ ಹೋಗ್ತದೆ ಹನ್ನೆರಡು ಗಂಟೆ ರಾತ್ರಿವರ್ಗೂ ನಾವ್ ಕಣ್ಣು ಬಿಟ್ಟು ಹೋಳ್ಗೆ ನೋಡ್ಬೇಕು ಅದ್ ಸ್ವಲ್ಪ ಹೆಚ್ಚ್ ಕಡಿಮೆ ಆದ್ರೆ ಕರ್ಟ್ ಹೊಗ್ತದೆ ತಿನ್ನಲಿಕ್ಕೆ ಆಗುದಿಲ್ಲ. ಗಟ್ಟಿ ಅಗ್ತದೆ ಹಾಗೆ ಲಾಡು ಮಾಡುದು. ಅದಿಕ್ಕೆ ಪಾಕ ಹಾಕುದು ತುಂಬಾ ಕಷ್ಟದ ಕೆಲಸ. ತರ್ಕಾರಿ ಹೇಳ್ತಾರೆ ತರ್ಕಾರಿ ಕೊಚ್ಚಲಿಕ್ಕೆ ಎಂತ ಆಗ್ಬೇಕು ಅಂತ ತರ್ಕಾರಿ ಎಷ್ಟು piece ಆಗ್ಬೇಕು ಎಷ್ಟು ಸಣ್ಣ size ಬೇಕು ಅದೆಲ್ಲ ತುಂಬಾ ಕಲಿಲಿಕ್ಕೆ ಉಂಟು. ಹಾಗೆ ಸಾರಿನ್ ಹುಡಿ ಸಾಂಬಾರ್ ಮಾಡುದು ಅದ್ಕೆ ಎಷ್ಟು item ಹಾಕ್ಬೇಕು ಅದು taste ಬರ್ಬೇಕಲ್ಲ ನಾವ್ ಮಾಡಿದ ಅಡಿಗೆ ಒಬ್ಬರಿಂದ ಒಬ್ಬರಿಗೆ taste ಹೋಗಿ ಮತ್ತೆ ಅವನು ದೊಡ್ಡ ಮನುಷ್ಯ ಆಗುದು. First ಗೆ ನಾವ್ ಹೋಗ್ವಾಗ ಕೆಲಸ ಕೊಡ್ತಾರೆ. Grinder ಕೆಲಸ ಅಂದ್ರೆ ಕಾಯಿ ತೆಂಗಿನ್ಕಾಯಿ ಹೆರಿಲಿಕ್ಕೆ ಖಾಲಿ ತೆಂಗಿನಕಾಯಿ ಹೆರಿಲಿಕ್ಕೆ grinder ತೆಂಗಿನ್ಕಾಯಿ ಹೆರಿಯುದು. ಮಸಾಲೆ ಮಾಡ್ಲಿಕ್ಕೂಸ ಕೊಡುದಿಲ್ಲ first ಗೆ ಮತ್ತೆ ಪುನಾ cutting . ಅದು ಮಾಡು ಇದು ಮಾಡು ಬೈಯ್ಯುದು ನಮ್ಗೆ ಅದು ಸುಲಭ ನಾವ್ ಈಗ ಕೆಲ್ಸ ಹೋಗುದಲ್ಲ ಸಂಬಳಕ್ಕಾಗಿ ನಾವ್ ಹೋಗುದು. ಅದೇ ನಾವ್ ಮುಂದುವರ್ಸಿ ಮುಂದುವರ್ಸಿ ಹೋಗಿ ಮತ್ತೆ ನಾವೊಂದು ದೊಡ್ಡ cook ಆಗ್ತೇವೆ. ಹ್ಮ್‌ ಅಡಿಗೆ ಭಟ್ರ ಆಗ್ತೇವೆ ನಾವು. ನಾನ್ ಅಡಿಗೆ ಭಟ್ರಲ್ಲಿ first ಗೆ ನಾನು ಹೋಗಿದ್ದೆ grinder ಕೆಲಸದಲ್ಲಿ. ಬೆನ್ನು ನೋವು ಬರುದು ಅದು ಒತ್ತಿ ಹಿಡ್ದು ಬೆನ್ನು ನೋವು ಒಂದೆರಡು problem ಅಲ್ಲ ಕಾಲು ನೋವು ಬೆನ್ನು ನೋವು. ಈಗ ನಾನೊಂದು ಐನೂರು ಜನಕ್ಕೆ ಒಂದ್ಸಾವಿರ ಜನಕ್ಕೆ ಅಡಿಗೆ ಮಾಡುವಷ್ಟು ಬೆಳೆದಿದ್ದೇನೆ. ನನಿಗೆ ಹೆಮ್ಮೆ ಉಂಟು ನನ್ನ ಇದ್ರಲ್ಲಿ ಕೆಲವರಿಗೆ cook ಅಂದ್ರೆ ಇದ್ ಅಡಿಗೆ ಭಟ್ರ ಅಂದ್ರೆ ಒಂತರ ಸಸಾರ. ಅವ್ರು ಇಂಚಿನೆ ಸಸಾರ ಮಾಡುದು ಹೀಗೆಲ್ಲ ನಮಿಗೆ ಹೆಮ್ಮೆ ಉಂಟು ನಾನ್ ಮಾಡಿದರಲ್ಲಿ ನಂಗೆ ಪ್ರತಿಫಲ ಸಿಕ್ಕಿದೆ ಅಂತ. Sweet ಅಲ್ಲಿ ಒಂದು ಹತ್ತು ಹದ್ನಾಲ್ಕು ಬಗೆ ಉಂಟು ಹೋಳಿಗೆ ಕಾಯಿ ಹೋಳಿಗೆ. ಮತ್ತೆ ಪುದೀನಾ ಹೋಳಿಗೆ ತುಂಬಾ variety ಉಂಟು. ಅದೆಲ್ಲ ಮಾಡ್ಲಿಕ್ಕೆ party ಯವರು ಹೇಳುವಾಗ ನಮ್ಗೆ ಜನ ಬೇಕು ಜನ ಇರ್ತಾರೆ ನಮ್ಮೊಟ್ಟಿಗಿರ್ತಾರೆ. ಅಷ್ಟು ಸುಲಭಿಲ್ಲ ಅಡಿಗೆ ಅಂದ್ರೆ ಬಾರಿ ಕಷ್ಟ . ಲಾಡು ಮಾಡ್ಲಿಕ್ಕೆ, ಪಾಯಸ ಮಾಡ್ಲಿಕ್ಕೆ, main ಅನ್ನ ಸ್ವಲ್ಪ ಅನ್ನ ಮಾಡುದು ನೀರ್ ಹೆಚ್ಚ್ ಕಡಿಮೆ ಆದ್ರೂ ಅನ್ನ ಬೆಂದು ಹೊಗ್ತದೆ. Party ಯವರು ಹೇಳ್ತಾರೆ ಇದು ಎಂತ ಬೆಂದು ಹೋಗಿದೆ ಅಡಿಗೆ ಅವರು ಬೈಯೂದು ಅದನ್ನು ನಾವ್ ತಡ್ಕೊಳ್ಬೇಕು. ಊಟ ಮಾಡುವಾಗ taste ಇಲ್ಲದಿದ್ರು ಭಟ್ರದ್ದು taste ಇಲ್ಲ ಇವರು ಬೇಡ ಅಂತ ಹೇಳುದು. ಮತ್ತೇ. Variety variety problem ಇರ್ತದೆ ನಮ್ಗೆ ಸಾವಿರ problem . ಅದೆಲ್ಲ ಬಿಡಿ ಅಡಿಗೆಯಲ್ಲಿ ನಮ್ಮ ಅಡಿಗೆಯಲ್ಲಿ ಇದ್ದದ್ದೇ ಅದನ್ನ್ ನಾವ್ ತ್ಯಾ~ ತಲೆಗೆ ತಕೊಳ್ಳುದಿಲ್ಲ ಅಡಿಗೆ ಮಾಡ್ತಾ ಇರ್ತೇವೆ.